ಕಸ್ಟಮರ್ ಹತ್ರ ಒಂನೆಂದು ಚೀಲ ಚೀಲಗಳಿವೆ.

ಕೆ ನಾಗರತ್ನ ಜ್ಯೂವೆಲ್ಲರ್ಸ್ ನಲ್ಲಿ ಎಲ್ಲ ಬಂಗಾರ ದೊರೆಯುತ್ತದೆ.

ಬಟ್ಲೇ ಬಕೆಟ್ ಇದೆ ಎಲ್ಲ ಇವೆ ಆ --

ಪೂಜೆ ಸಾಮಗ್ರಿ ನಿಮಗೆ ಏನ್ ಭರತ್ ಪ ನೆನಪಲ್ಲಿ--

ಆಹ್ಹ್ ಸೆಂಟ್ರಿಂಗ್ ಮಾಡ್ತಾ ಇದ್ರಿ ಸೆಂಟ್ರಿಂಗ್ ಮಾಡೋವಾಗ ಅಲ್ಲಿ ಒಂದು ಕಬ್ಬಿಣ ಇದೆ.

ಒಂದು ಪ್ಯಾಂಟ್ ಕಲರ್ ಗ್ರೇಯ್ ಇದೆ.

ನದಿ ಹತ್ತಿರ ನಡುವಿನ ಒಂದು ಸಣ್ಣದು ಬೆಳ್ಳಿ ಕಟ್ಟಿದ್ದಾರೆ.

ಗಾರ್ಡನ್ ಪಕ್ಕದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಗೇಟ್ ಇದೆ.

ಪ್ಲಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಇದು ಇದೆ.

ಅಲ್ಲಿ ಒಂದು ಮೇಲೆ ಬೋರ್ಡ್ನಲ್ಲಿ ಕಲ್ಯಾಣ --

ಫಿಲಂ ನೋಡೋಕೆ ತುಂಬಾ ಜನ ಬರ್ತಿದ್ದಾರೆ.

ಅಲ್ಲಿ ಒಂದು ತಗಡ್ ಹಾಕಿದ್ದಾರೆ ತಗಡ್ ಹತ್ತಿರ ಒಂದು ಬಿಲ್ಡಿಂಗ್ ಇದೆ.

ಒಬ್ಬ ಮನುಷ್ಯ ಮಾಸ್ಕ ಹಾಕಿದ್ದಾನೆ ಅಲ್ಲಿ ಒಂದು ಐದುಪ ಬ್ರಿಜ್ ತರ ಇದೆ.

ಬ್ರಿಜ್ನ ಮೇಲೆ ಒಂದು ಮೂರೂ ಪಟ್ಟಿಯ ಸಿಮೆಂಟಿನ ಇದು ಇದೆ.

ಗಿಡಗಳಿವೆ ಒಂದು ಯೆಸ್ಟ್ ಗಿಡಗಳು ಒಂದು ಎರಡು ಮೂರೂ ನಾಲಕ್ಕು ಐದು ಗಿಡಗಳಿವೆ.

ಬ್ಲಾಕ್ ಕಲರ್ ಇದೆ ಓಕೆ ನ.

ಆಹ್ಹ್ ಏನಿದೆ ಇಪ್ಪತ್ತ್ ಅಂದ್ರೆ ಬಿಲ್ಡಿಂಗ್ ತರ ಮಾಡಿದ್ದಾರೆ ಬಿಲ್ಡಿಂಗ್ ಅಂದ್ರೆ ಏನು --

ಅತ್ ಆಚಿ ಕಡೆ ಒಂದು ಬಿಲ್ಡಿಂಗ್ ತರ ಇದೆ ಸಾರು ಅದು.

ಸಾಮಾನಿನಲ್ಲಿ ಒಂದು ಕಂಬದ ಮೇಲೆ ಎಲ್ಲ ಒಂದು ಫೋಟೋ ಹಾಕಿದ್ದಾರೆ. ಈ ಜಿಮ್ ಟ್ರೈನೆರ್ಸ್ --

ಮತ್ತು ಅವನು ಮಾರ್ತಾ ಇದ್ದಾನೆ ಬಾಳೆಹಣ್ಣು ನೇತು ಹಾಕಿದ್ದಾನೆ -

ರೆಡ್ ಕಲರ್ ಪಟ್ಟಿ ಇರುವ ಟೇಬಲ್ ನಲ್ಲಿ ಅರವಿಯನ್ನ ಇಟ್ಟಿದ್ದಾರೆ ಚಾಕಲೇಟ್ ಕಲರ್ .

ಇಲ್ಲಿ ಒಂದು ಏನಪಾ ಶ್ರೀ ಬಸವಪ್ಪ ಶಸ್ --

ತ್ರಿಗಳ ಅವರ ಸ್ಮಾರಕ ಭವನ ಅಂತ ಇದೆ.

ಅತರ ಮುಂದೆ ಒಂದು ಗ್ರೌಂಡ್ ಇದೆ ಗ್ರೌಂಡ್ ನಲ್ಲಿ ಟೋಟಲಿ ಆಗಿ ಗ್ರೀನ್ ಕೂಡ ಇದೆ.

ಕಸ ಬಿದ್ದಿದೆ ಅದರ ಪಕ್ಕದಲ್ಲಿ ಬಿಲ್ಡಿಂಗ್ ಕೂಡ ಇದೆ.

ಓಕೆ ಸೊ ಇಲ್ಲಿ ಒಂದು ಕಾರ್ ಕೂಡ ಇದೆ ವೈಟ್ ಕಲರ್ ದು ಸುಜುಕಿ ಕಾರ್ ಇದೆ ಅದರ ಬಾಜಿ ಒಂದು ಗಿಡ ಇದೆ.

ಒಂದು ಆರೆಂಜ್ ಆರೆಂಜ್ ಕಲರ್ ಅಂತ ಇಲ್ಲ ರೆಡ್ ಕಲರ್ ನಲ್ಲಿ ಇದೆ.

ರೆಡ್ ಗೇಟ್ ಒಳಗಡೆ ಒಂದು ಗ್ರೌಂಡ್ ತರ ಇದೆ ಚಿಕ್ಕದಾಗಿ ಒಂದು ಮೇ ಬಿ ಆಫೀಸ್ ಇದೆ.

ಇಲ್ಲಿ ಒಬ್ಬರೋ ಇಬ್ಬರೋ ಮನುಷ್ಯರು ಕುಂತಿದ್ದರೆ ಹುಡುಗರು ಕುಂತಿದ್ದರೆ ಹುಡುಗನ ಶರ್ಟ್ ಕಲರ್ ಒಂದು ಸ್ವಲ್ಪ ಇದು ಇದೆ.

ಅವಂದು ವೈಟ್ ಕಲರ್ ಇದೆ ಒಬ್ಬ ವಾಟರ್ ಬಾಟಲಿ ಹಿಡ್ಕೊಂಡಿದ್ದಾದ್ರೆ ಏನೋ ಒಂದ್ ತಿಂತಾ ಇದ್ದಾರೆ ರೆಸ್ಟೋರೆಂಟ್ ನಲ್ಲಿ.

ಸೊ ಜಿಆರ್ಸ್ ಕೂಡ ಬ್ಲೂ ಕಲರ್ ಇದೆ ಹಾರ್ಟ್ ಏನಪ್ಪಾ ಅಂದ್ರೆ ರೆಡ್ ಕಲರ್ ಇದೆ.

ಒಂದು ಟೀಚರ್ ನಿಂತಿದ್ದಾರೆ ಟೀಚರ್ ಕೂಡ ಏನನ್ನು ಮಾಡುತ್ತಿದ್ದಾರೆ ಅಂದರೆ ಒಂದು --

ಹೋಟೆಲ್ನಲ್ಲಿ ಏನಪ್ಪಾ ಅಂತ ಅಂದ್ರೆ ಕೆಲಸ ನಡೆಯುತ್ತದೆ ಅಡುಗೆ ಕೆಲಸ.

ಆಮೇಲೆ ಅಲ್ಲಿ ಒಂದು ಲೈಟ್ಸ್ ಕೂಡ ಇದೆ.

ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಒಂದು ತಾಜಾ ಮೀನು ಮಾರಾಟ ಕೇಂದ್ರವಿದೆ.

ಅದರಲ್ಲಿ ಏನಪ್ಪಾ ಆತ್ ಅಂದ್ರೆ ಒಂದು ಗಿಡ ಇದೆ ಅದರ ಹಿಂದೂ ತೆಂಗಿನ ಕಾಯಿ ಗಿಡ ಇದೆ.

ಹಂಚಿದೆ ಮತ್ತೆ ಏನಪಾ ಅಂತಂದ್ರೆ ಆಜು ಬಾಜು ಏನಪ್ಪಾ ಅಂತಂದ್ರೆ ಗಿಡಗಳು ಇವೆ ಗ್ರೀನ್ ಗಿಡಗಳು.

ಪಥ್ ಅಂದ್ರೆ ಒಂದ್ ಸ್ವಲ್ಪ ಜನ ಇದ್ದಾರೆ.

ಇಲ್ಲಿ ಕೂಡ ಒಂದು ಗಾರ್ಡನ್ ಇದೆ ಒಂದು ದೊಡ್ಡ ದೊಡ್ಡದಾದ ಹೆಮ್ಮರಗಳು ಇಲ್ಲಿ ಇವೆ.

ಆ ಮರಗಳಿಗೆ ಒಂದು ಪೈಂಟ್ ಅನ್ನು ಬಳಿಯಲಾಗಿದೆ.

ಮತ್ತು ಆಜು ಬಾಜು ಎಲ್ಲ ಗ್ರೀನ್ ಗಿಡಗಳು ಇವೆ.

ಅಂಗಡಿಯ ಮುಂದೆ ಅವನು ಕುಂತಿದ್ದಾನೆ ಏನೋ ಅವನು ಮಾರುತ್ತಿದ್ದಾನೆ.

ಆವಾ ಏನು ಮೆಹೆಂದಿ ಇದರ ತಲೆಯ ಮೇಲೆ ಒಂದು ಗೋಗಲ್ ಕೂಡ ಇದೆ.

ಗೋಡೆಯ ಪಕ್ಕದಲ್ಲಿ ಗಿಡಗಳಿವೆ ಗಿಡದ ಪಕ್ಕದಲ್ಲಿ ರೋಡ್ ಇದೆ.

ರೋಡಿನ ಮೇಲೆ ಒಬ್ಬ ಮನುಷ್ಯ ಕಾಣ್ತ್ ಇದ್ದಾನೆ ದೂರದಲ್ಲಿ ವೈಟ್ ಕಲರ್ .

ಆ ಮನುಷ್ಯ ಏನಪ್ಪಾ ಅಂತ ಅಂದ್ರೆ ಒಂದು ಕೆಲ್ಸ ಮಾಡ್ತಾ ಇದ್ದಾನೆ ಅದ್ರ ಮಂದೆ ಒಬ್ಬ ಮನುಷ್ಯ --

ಸೊ ಎಲ್ಲೊ ಕಲರ್ ಶರ್ಟ್ ಇದ್ದಿದ್ರಿಂದ ಅವನು ಮುಂಡಗಡೆ ನಿಂತಿದ್ದಾನೆ.

ಏನಪ್ಪಾ ಅಂತ ಅಂದ್ರೆ ಗಿಡಗಳು ಗ್ರೀನ್ ಆಗಿವೆ.

ಕಿಟಕಿಗಳು ಏನಪ್ಪಾ ಅಂತ ಅಂದ್ರೆ ಅಹ್ ತುಂಬಾ ಕಿಟಕಿಗಳು ಇದೆ.

ಒಂದು ಗೇಟ್ ಕೂಡ ಇದೆ ಬ್ಲ್ಯಾಕ್ಕ್ ಕಲರ್ .